ಈ ಚಿತ್ರವನ್ನು ನಾವು ನೋಡಿದರೆ ಪಾರ್ಕ್ ಅಂತ ಹೇಳಬಹುದು ಆಮೇಲೆ ಇಲ್ಲಿ ಒಬ್ಬರು ಮನುಷ್ಯರು ನಿಂತುಕೊಂಡು ಇದ್ದಾರೆ ಅವರು ವೈಟ್ ಷರ್ಟ್ ಹಾಕ್ಕೊಂಡು ನಿಂತುಕೊಂಡು ಇದ್ದಾರೆ ಕೆಳಗಡೆ ಇಲ್ಲಿ ಒಂದು ಹೆಲ್ಮೆಟ್ ಬಿದ್ದಿದೆ .

ಈ ಚಿತ್ರದಲ್ಲಿ ಒಂದು ತೆರನ್ನು ನಿಲ್ಲಿಸಿದ್ದಾರೆ ಸುಮಾರು ನಲವತ್ತರಿಂದ ಐವತ್ತು ಜನರಿದಾರೆ ಆಮೇಲೆ ತರತರಹದ ಹೂಗಳು ಹಾಗಿರಬಹುದು ಮತ್ತೆ ಆರೆಂಜ್ ಆರೆಂಜ್ ಕಲರ್ ಅಲ್ಲಿ ಬಾವುಟವನ್ನು ನಿಲ್ಲಿಸಿದ್ದಾರೆ.

ತರತರವಾದ ಹಾರ್ಡ್ವೇರ್ ವಸ್ತುಗಳು ಸಿಗುತ್ತೆ.

ಇ ಜಾಗವನ್ನು ನಾವು ನೋಡಿದ್ದರೆ ಹಿಸ್ಟೋರಿಕಲ್ ಪ್ಲೇಸ್ ಅನಂತತಾರ್ ಕಾಣ್ಸುತ್ತೆ ತುಂಬಾ ಗಟ್ಟಿಯಾಗಿ ಕಟ್ಟಿದ್ದಾರೆ ಮತ್ತೆ ಕಲ್ಲು ಕುಡಾ ತುಂಬಾ ಗಟ್ಟಿಯಾಗಿ ಕುಡಾ ಇದೆ.

ನೂರರಿಂದ ನೂರು ಐವತ್ತು ಬುಕ್ಸ್ ಗಳು ಇದಾವೆ ಅದು ಎಲ್ಲಾ ಬರೀ ಸ್ಟೋರಿ ಬುಕ್ಸು ಮತ್ತೆ ಜೆರಾಕ್ಸ್ ತಗೋಳಕ್ಕೂ ತುಂಬಾ ಉಪಯೋಗ ಇದೆ.

ಇದು ಮಧ್ಯಾಹ್ನ ಸಂಜೆ ಹೊತ್ತು ಇರ ಅಂತ ವಾತಾವರಣ ನಾವು ನೋಡಬಹುದು ರೇನ್ಬೋ ಅಲ್ಲಿ ಏಳು ಬಣ್ಣಗಳಲ್ಲಿ ಪಳಪಳ ಅಂತ ಒಳಿತಿದೆ ಅಂತ ಮತ್ತು ಮರ ಗಿಡಗಳು ಹೂಗಳು--